ಮತ್ತು ಇದಕ್ಕೆ ನೀಲಿ ಬಣ್ಣವನ್ನು ಹಚ್ಚಿದ್ದಾರೆ. ಗಾಜಿನ ಕನ್ನಡಿಯು ಹೊಂದಿದೆ ಮತ್ತು ಚಕ್ರಗಳನ್ನು ಕಾಣಬಹುದು ಇದರ ಮುಂದೆ ದೊಡ್ಡದಾದಂತಹ ಒಂದು ಬಲ್ಬ್ ಕೂಡ ಕಾಣಿಸುತ್ತಿದೆ.

ಮತ್ತು ಇಲ್ಲಿ ಹಚ್ಚ ಹಸಿರಾಗಿರುವಂತಹ ಗಿಡ ಮರಗಳಿವೆ ಮತ್ತು ಕಲ್ಲು ಬಂಡೆಗಳು ಕಾಣಿಸುತ್ತಿದೆ. ನೋಡಲು ತುಂಬ ಸುಂದರವಾಗಿದೆ ಮತ್ತು ಇಲ್ಲಿ ವಿದ್ಯುತ್ ತಂತಿಯು ಕಾಣಿಸುತ್ತಿದೆ. ಬಹಳ ಅದ್ಭುತವಾಗಿದೆ.

ಹಲವಾರು ಚಿತ್ರಗಳನ್ನು ಚಿತ್ರಿಸಿದ್ದಾರೆ. ಹಲವಾರು ಭಾವ ಚಿತ್ರಗಳನ್ನು ಇಟ್ಟಿದ್ದಾರೆ. ನೋಡಲು ತುಂಬ ಅದ್ಭುತವಾಗಿದೆ.

ಈ ಮೈದಾನವು ಬಹಳ ದೊಡ್ಡದಾಗಿ ಕಾಣಿಸುತ್ತಿದೆ. ಸುತ್ತ ಮುತ್ತ ಹಲವಾರು ಗಿಡ ಮರಗಳು--